ಬಟ್ ಏನು ಕಾಣಸ್ತಾ ಇಲ್ಲ ಇದು ಯಾವುದೋ ತುಂಬಾ ಚೆನ್ನಾಗಿ ಇದೆ ಕಾಲೇಜು ಚೆನ್ನಾಗಿ ಕಾಣುಸ್ತಾ ಇದೆ ಚೆನ್ನಾಗಿ ಕಟ್ಟಿದ್ದಾರೆ.

ದೊಡ್ಡೋರು ಬರ್ತಾರೆ ವೈಸ್ ಆಗಿರೋರು ಬರ್ತಾರೆ ಲವರ್ಸ್ ಗಳು ಬರ್ತಾರೆ ಇದು ಆಕ್ಚುಲಿ ಹೇಳಬೇಕು ಅಂದ್ರೆ ಲವರ್ಸ್ ಗಳಿಗೆ ಒಳ್ಳೆ ಸ್ಪಾಟ್ ಅಂತನು ಹೇಳಬಹುದು. ಬರ್ಡೆ ಸೆಲೆಬ್ರೇಶನ್ --

ಒಳಗಡೆ ಒಂದು ಕಾರಿದೆ ಅದು ಕೆಟ್ಟು ಹೋಗಿದೆ ಅನ್ಸುತ್ತೆ ಗ್ಯಾರೇಜಿಗೆ ತಗೊಂಡು ಹೋಗಿ ಬಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಬಟ್ ಈ ವೈಟ್ ಕಾರ್ ಮಾತ್ರ ಸಕತ್ತಾಗಿ--